ಈಗಿನ್ ಜನರೇಶನ್ ಎಲ್ಲ ಸಾರಿ ಹೊಲ ಸಾರಿ ಹರಲ್ಯತವ್ ಡ್ರೆಸ್ ಹೋಲಸ್ಲತವ್ರಿ ಸಾರಿ ಅಂಬದು ಹಿಂದಕಿನ ಕಾಲದಾಗಿಂದ ಬಂದತಃ ವಿವಿದ ರೀತಿಯ ಸಾರೀ ಅವಗೆಲ್ಲ ಕಾಟನ್ ಸಿರೀಸ್ ಕೈನಾಗ್ ಹೆನೀತಿವಿ ಈಗೆಲ್ಲ ಮಶೀನ್ ಆಗಿದೆ ಇದ್ದಕಿದ್ ಸಾರೀ ಉಟ್ಕೊಳೊ ಪ್ರತಿಯೊಂದು ಹೆಣ್ಣಮಕ್ಕಳ ಡ್ರೆಸ್ ಹಾಫ್ ಹಾಫ್ ಡ್ರೆಸ್ ಬಿಟ್ಟು ಸಾರಿ ಉಟ್ಕೋಬೇಕ್ ಅನ್ನೋದು ನನ್ನ ಇಚ್ಛೆ ದಯವಿಟ್ಟು ಉಟ್ಕೊಳ್ಳಿ ಫ್ರೆಂಡ್ಸ್ .

ಅವ್ ಒಂದೊಂದ್ ವರ್ಷಕ್ಕ ಪಾಸ್ ಮಾಡ್ಸಿದ್ರ್ ನಾವ್ ಯೆಸ್ಟ್ ಚೆಂದ ಹೋಗ್ ಬರಬಹುದು ಬಸ್ ಇದ್ರೆ ಆರಾಮ್ ಆಗಿ ಇರ್ಬಹುದು ಜನರೇಶನ್ ಬಸ್ ಅಲ್ಲಿ ಹೋಗಿ ಎಂಜಾಯ್ ಮಾಡಿ.